ಈ ಮೇಲಿನಂತೆ ನಮಗೆ ಒಂದು ಪುಸ್ತಕ ಅಂಗಡಿಯ ಚಿತ್ರವನ್ನು ಕಾಣ್ತಾ ಇದೆ ಇಲ್ಲಿ ದೇವತೆಗಳ ಪೂಜೆವನ್ನು ಮಾಡಲಾಗಿದೆ.

ಮತ್ತು ಅವನ ಹಿಂದೆ ಒಂದು ಕುರ್ಚಿ ಇದೆ ಮತ್ತು ಪುಸ್ತಕಗಳನ್ನು ಕಪಾಟಿನಲ್ಲಿ ಸರಿಯಾಗಿ ಜೋಡಿಸಲಾಗಿದೆ.

ಈ ಚಿತ್ರವು ಒಂದು ಅಂಗಡಿಯ ಒಳಾಂಗಣ ಚಿತ್ರವನ್ನು ತೋರಿಸುತ್ತದೆ.

ಕೆಳಗೆ ಬಿಳಿ ಬಣ್ಣದ ಟೈಲ್ಸ್ ಗಳನ್ನು ಹಾಕಲಾಗಿದೆ.

ಅಂಗಡಿಯ ಹೊರಗೆ ಕೆಂಪು ಬಣ್ಣದ ಮಣ್ಣು ಇದೆ.

ಈ ಮೇಲಿನ ಚಿತ್ರದಲ್ಲಿ ಅನೇಕ ಮಹಿಳೆಯರು ನದಿ--

ಅಂಗಡಿಯಲ್ಲಿ ಒಂದು ಕ್ಯೂ_ಆರ್ ಕೋಡನ್ನು ಹಚ್ಚಲಾಗಿದೆ ಅಂಗಡಿಯಲ್ಲಿ ಕಪಾಟಿನಲ್ಲಿ ವಸ್ತುಗಳನ್ನು ಜೋಡಿಸಲಾಗಿದೆ ಮತ್ತು ಅಂಗಡಿಯಲ್ಲಿ ಒಂದು ಫ್ರಿಜ್ಜ್ ಇದೆ.

ಕೌಂಟರ್ ಮೇಲೆ ಈ ಕ್ಯೂ_ಆರ್ ಕೋಡನ್ನು ಇಡಲಾಗಿದೆ.

ಈ ಚಿತ್ರವು ಪ್ರಕೃತಿಯ ಸೌಂದರ್ಯ ಮತ್ತು ಜಲಾಶಯದ ಶಾಂತತೆಯನ್ನು ಸೆರೆಯಿಡಿಯುತ್ತದೆ.

ಇಂಗ್ಲಿಷ್ ನಲ್ಲಿ ಅರವಿಂದ್ ಎಲೆಕ್ಟ್ರಾನಿಕ್ಸ್ ಎಂದು ಬರೆಯಲಾಗಿದೆ.

ಮತ್ತು ಅದರ ಮುಂದೆ ಕೆಲವು ವ್ಯಕ್ತಿಗಳು ನಿಂತಿದ್ದಾರೆ.

ಈ ಮೇಲಿನಂತೆ ನಮಗೆ ಒಂದು ಚಹಾ ತೋಟದ ಚಿತ್ರವನ್ನು ಕಾಣ್ತಾ ಇದೆ ಚಿತ್ರದಲ್ಲಿ ದಟ್ಟವಾದ ಹಸಿರಿನಿಂದ ಕೂಡಿದ ಚಹಾ ಗಿಡಗಳು ಸಾಲುಗಟ್ಟಿ ನಿಂತಿವೆ.

ಈ ಚಿತ್ರದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆದಿರುವ ನಂದಿ ಬಸವೇಶ್ವರ ಎಲೆಕ್ಟ್ರಿಕಲ್ಸ್ ಎಂದು ಬರೆಯಲಾಗಿದೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂಡ್ ಸರ್ವಿಸ್ --

ಮೇಲಿನಂತೆ ನಮಗೆ ಒಂದು ಅಂಗಡಿಯ ಚಿತ್ರವನ್ನು ಕಾಣ ಬರ್ತಾ ಇದೆ.

ಅಂಗಡಿಯ ಹತ್ತಿರ ಇತರ ಬೇರೆ ಬೇರೆ ಅಂಗಡಿಗಳಿವೆ.

ಅಲ್ಲಿ ಒಂದು ಅಂಗಡಿಯು ಸುಧಾ ಪಾರ್ಲರ್ ಎಂದು ಬರೆದಿರುವ ಬೋರ್ಡನ್ನು ಹೊಂದಿದೆ ಅದರ ಹೊರಗೆ ಕೆಲವು ಜನರು ನಿಂತಿದ್ದಾರೆ.

ಅದರ ಗೋಡೆಯ ಬಣ್ಣವು ಒಂದು ಕಡೆ ಹಳದಿ ಬಣ್ಣದಿಂದ ವರ್ಣಿಸಲಾಗಿದೆ ಮತೊಂದು ಕಡೆ ನೀಲ್ಲಿ ಬಣ್ಣದಿಂದ ಬಣ್ಣಿಸಲಾಗಿದೆ.

ಟೇಬಲ್ ನ ಮುಂದೆ ಒಂದು ಕುರ್ಚಿ ಇದೆ.

ಈ ಚಿತ್ರವು ಒಳಾಂಗಣ ಜಿಮ್ಮಿನಂತೆ ಕಾಣುತ್ತದೆ.

ಈ ಚಿತ್ರದಲ್ಲಿ ನಾವು ರಸ್ತೆ ಮೇಲೆ ನಿಂತಿರುವ ಬಿಳಿ ಬಣ್ಣದ ಬಸ್ ಅನ್ನು ನೋಡಿರಬಹುದು ಬಸ್ಸು ತುಂಬಾ ರಶ್ ಆಗಿದೆ ಬಸ್ --

ಚಿತ್ರವು ಹೊರ ಭಾಗದ ನೋಟವನ್ನು ತೋರಿಸುತ್ತದೆ.

ಇದು ಮಸೀದಿಯ ಮಿನಾರ್ ಅನ್ನು ತೋರಿಸುತ್ತದೆ.

ಇಲ್ಲಿ ಕೆಳಗೆ ನೆಲದ ಹಾಸು ಇದೆ ಸುತ್ತಮುತ್ತಲು ಇತರ ಬೇರೆ ಬೇರೆ ಕಟ್ಟಡಗಳು ಇವೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿಯು ಕಾಣು ಬರ್ತಾ ಇದೆ.

ಆದರಿಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಬಸ್ ಗಳಿವೆ.

ರವಿದಾಸ್ ಫುಟ್ ವೇರ್ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಬಸ್ ನಿಲ್ದಾಣದಿಂದ ಹೊರಗೆ ಒಂದು ಬಸ್ ಬರ್ತಾ ಇದೆ ಬಸ್ ನಿಲ್ದಾಣದಲ್ಲಿ ಬಹಳಷ್ಟೂ ಬಸ್ಸುಗಳು ನಿಂತಿವೆ ಮತ್ತು ಬಸ್ಸು ನಿಲ್ದಾಣದ ಹೊರಗೆ.